ಭಯಂಕರವಾಗಿತ್ತು ಅಂದ್ರೆ ಅದು ತುಂಬಾನೆ ಕೆಟ್ಟದಾ--.

ಚೂರೂ ಚೆನ್ನಾಗಿಲ್ಲ. ಬಹಳ ಭಯ ಅನ್ಸತ್ತಪ್ಪ.--

ನಮ್ ಶಿಮೊಗ್ಗದಲ್ಲಿ ಹರ್ಷ ಶೋರೂಂ ಅಂತ ಇದೆ. ಅಲ್ಲಿ ತುಂಬಾ ಮೆಟಿರಿಯಲ್ಸ್ ಸಿಗ್ತಾವೆ. ವಾಶಿಂಗ್ ಮೆಶಿನು ಫ್ರಿಜ್ಜು ಫ್ಯಾನು ಪ್ರತಿಯೊಂದು. ನಾವು ಹೇಳಬೇಕಂದ್ರೆ ಅದ್ರಲ್ಲಿ ಫ್ಯಾನ್ ಪರ್ಚೆಸ್ ಮಾಡಿದ್ವಿ.

ತುಂಬಾ ಇನ್ವೆಡ ಅಹ ಇನ್ವೆಂಟ್ ಡೆಕೊರೇಶನ್ ಬಹಳ ಚೆನ್ನಾಗ್ ಮಾಡಿದ್ರು.

ಒಂದ್ ಸುಮಾರ್ ಕಳಸ ಇಟ್ಟು ಫೋಟೋ ಎಲ್ಲಾ ಇಟ್ಟು ಪೂಜೆ ಮಾಡಿದ್ರು. ಚೆನ್ನಾಗ್ ಮಾಡಿದ್ರು. ಆಹ್ಹ್ ಅವ್ರಿಗೆ ಒಳ್ಳೇದ್ ಆಗ್ತಾ ಇದೆ ಅಂತೆ.

ಮೊನ್ನೆ ಅಹ ಒಂದ್ ನೀರ್ ಇರೋ ಜಾಗಕ್ ಹೋಗಿದ್ವಿ. ಸುತ್ತಲೂ ನೀರು ಮಧ್ಯ ನೀರು ಸುತ್ತಲೂ ಒಂತರ ಪಾರ್ಕ್ ಟೈಪ್ ಮಾಡಿದಾರೆ ಚೆನ್ನಾಗಿದೆ.